ಹಿಂಗನೇ ಇವಾಗ ಇಂಡಿಯನ್‌ ಪೆಟ್ರೋಲ್‌ ಬಂಕ್ ಅಂತ ಬರ್ತಯ್ತೆ ಅದ್ರೊಳಗೆನೂ ಇವಾಗ ರೀಸೆಂಟ್‌ ಆಗಿಯೇ ಇಂತದ್ದು ಐತೆ ಅಂದ್ರೆ ನಾರಾಯಣ ಪೆಟ್ರೋಲ್‌ ಬಂಕ್‌ ಅಂತಮಾಡ್.

ಆಟ ಆಡಕ ಮಕ್ಕಳಿಗೆಲ್ಲ ಆಟ ಆಡಕ.

ಇದನ್ನು ನಾವು ಸೇತುವೆ ಅಂತ ಕರಿತ್ತೇವೆ ಇದನ್ನು ಯಾಕೆ ನಿರ್ಮಿಸ್ತಾರೆ ಅಂತ ಅಂದ್ರೆ ಅಕಸ್ಮಾತ್ ಏನಾದರೂ ಆಮ್ ಎಲ್ಲಾದರೂ ನೀರು ನದಿ ಇತ್ತು ಅಂತ ಅಂದ್ರೆ--

ಟೆಂಶನ್‌ ತಗೊಳಕ್ಕೆ ಇರಲ್ಲ ಅವ್ರೇ ಬಿಚ್‌ಕೊಂಡು ಅವರೇ ಹೋಗ್‌ ಬಿಡ್ತಾರೆ ಆ ತರ.

ಸ್ಯಾರೀಸ್‌ ಅಂತಂದ್ರೆ ಸಿಲ್ಕ್‌ ಸಾರಿ ಕಾಂಚೀಪುರಮ್‌ ಸಾರಿಸ್ ಮತ್ತೆ‌ ರೇಷ್ಮೆ ಸಾರಿ . ಆತರ ಎಲ್ಲಾ ತರದ ಸಾರೀಸ್‌ ಸಿಕ್ತಿರ್ತಾವೆ. ಇಂಗೆ ಯೂಸ್‌ನು ಫುಲ್ಲ್‌ ಆ--

ದೇವಸ್ಥಾನ ಅಂದ್ರೆ ಒಂದು ಹಿಂದುಸ್ ಟ್ರೆಡೀಶನ್‌ ಟ್ರೆಡೀಶನ್‌ ಅಂತಂದ್‌ ತಕ್ಷಣ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ ‌ಯಾಕಂದ್ರೆ ದೇವಸ್ಥಾನದಾಗೆ ಪೀಸ್‌ ಸಿಗುತ್ತಾ ಅಂತ ದೇವಸ್ಥಾನಕ್ಕೋಗ್ತಿರ್ತಾರೆ ಇಲ್ಲಾಂದ್ರೆ ಅಮವಾಸ್ಯೆ ಹುಣ್ಣಿಮೆ ವಾರದಲ್ಲೆ ಒಂದು ನಾಲಕ್ಕ್ಸತಿ ಅದು ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ ಆ ವಾರ ಈವಾರ ಅಂತೇಳಿ ದೇವಸ್ಥಾನದಾಗೆ.

ತಿ ನೀಲಿ ಬಣ್ಣದ ಹೂವುಗಳಿಂದ ಅಲಂಕರಿಸಿದ್ದಾರೆ. ಹಿಂ ಅದರ ಕೆಳಗೆ ಹಸಿರು ಬಣ್ಣದ ಮ್ಯಾಟ್ ಅನ್ನು ಹಾಕಿದ್ದಾರೆ.

ಇದರಲ್ಲಿ ಟಮೋಟೊ ಹಣ್ಣು ಎಲೆಕೋಸ ಬಾಳೆ ಹಣ್ಣು ಹಾಗೆ ಚಿಕ್ಕ ಚಿಕ್ಕ ಆಪಲ್ ಗಳು ಈರುಳ್ಳಿ--

ಜನ ಏನಂದ್ರೆ ದೊಡ್ಡ್ ದೊಡ್ಡ್ ಸಿಟಿ ಒಳಗೆ ಇದ್ರೆ ಅವ್ರು ದೊಡ್ಡ್ ದೊಡ್ಡ್ ರೆಸ್ಟೋರೆಂಟ್ ಗೆ ಹಂಗೆ ಹೋಗ್ತಿರ್ತಾರೆ ಡಾಬಾ ಅಂದ್ ತಕ್ಷಣ ಫ್ರೆಂಡ್ಸ್ ಪಾರ್ಟಿ ಮಾಡೋಕೆ ಎಲ್ಲೂ ಪ್ಲೇಸ್ ಇರ್ಲಾರ್ದಗೆ ಡಾಬಾಗೆ ಹೋಗ್ತಿರ್ತಾರೆ ಇದು ಬುಸ್ಸಲ್ಲಿರೋ ಕಂಡಕ್ಟರ್ ಎಲ್ಲೂ ಪ್ಲೇಸ್ ಸಿಗೋಲ್ಲ ನಾವು ಎಲ್ಲೋ ತಿನ್ಬೇಕು ಎಮರ್ಜೆನ್ಸಿ ಅಂದ್ ತಕ್ಷಣ ಅವ್ರು ಡಾಬಾಕ್ಕೆ ಸ್ಟಾಪ್ ಮಾಡಿ ಡಾಬಾದಲ್ಲಿ--

ನನಗೆ ಗಿಟರ್ ಅಂದ್ರೆ ಬಹಳ ಇಷ್ಟ ನಾನು ಅವಾಗ ಕಲಿಬೇಕು ಅಂತ ಬಹಳ ಇಷ್ಟ ಇತ್ತು ಈಗ ಕಲಿತಿದ್ದೇನೆ ನನ್ನ ಹತ್ತಿರಾನೂ ಒಂದು ಗಿಟಾರ್ ಇದೆ.

ನನಗೆ ಗಿಟಾರ್ ಅಂದ್ರೆ ಭಾಳ ಇಷ್ಟ. ನಾನು ಅವಾಗ ಕಳೀಬೇಕಂತ ಭಾಳ ಇಷ್ಟ ಇತ್ತು. ಈಗ ಕಲ್ತು ನನ್ನ ಹತ್ತಿರ ಒಂದು ಗಿಟಾರ್ ಇದೆ.